ಹಾಗೆ ಎಲ್ಲಾ ಜನರ ಮೇಲೆ ಹೇಲಿಮೆಂಟು ಮತ್ತು ಮೂಗಿನ್ ಮೇಲೆ ಮಾಸ್ಕ್ ಕೂಡ ಇದೆ.

ಇದು ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಅಂತಿದೆ ಹೆಸರು.

ಹಾಗೆ ಅಲ್ಲಿ ಬಟ್ಟೆ ಒಣ ಹಾಕಲು ಸೀಕುಗಳು ಕೂಡ ಇದ್ದಾವೆ.

ಇದು ಒಂದು ಸ್ಕೂಲ್ ಇದೆ ಸ್ಕೂಲ್ ಹೆಸರು ಒ_ಎಸ್_ಎಸ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ.

ಇದು ಒಂದು ಮನೆ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ನಾಲ್ಕು ಸೋಫಾ ಗಳು ಒಂದು ಟೇಬಲ್ ಇದೆ.

ಹಾಗೆ ಇಲ್ಲಿ ಇಬ್ಬರು ಜನರು ಶಟಲ್ ಕೋಕ್ ಆಡುತ್ತಿದ್ದಾರೆ ಹಾಗೆ ಬಹಳಷ್ಟು ಜನ ಇದ್ದಾರೆ ಇಲ್ಲಿ.

ಅದರ ಒಳಗಡೆ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಸುತ್ತ ಮುತ್ತಲು ಬಾಟಲ್ ಇದಾ--

ಹಾಗೆ ಒಂದು ಆಲದ ಗಿಡ ಇದೆ ಅದರ ತೆಳಗಡೆ ಕೂಡಲು ಕಟ್ಟಿ ಕೂಡ--

ಬೈಲರ್ ಬ್ಯಾಲರ್ ಕೂಡ ಇದೆ ಹಾಗೆ ಪಕ್ಕದಲ್ಲಿ ಒಂದು ಪೈಪ್ ಕೂಡ ಇದೆ.

ಇದು ಒಂದು ಡ್ಯಾಮ್ ಅನ್ನು ತಯಾರು ಮಾಡುತ್ತಿದ್ದಾರೆ ಅಲ್ಲಿ ನಾಲ್ಕ ಜನ ನಿಂತಿದ್ದಾ --

ದೆ ಹಾಗೆ ಇಲ್ಲಿ ಸಿಮೆಟು ಕಬ್ಬಿಣ ಅದನ್ನು ಕೂಡ ಇದೆ ಸುತ್ತಲು ಮಂಜು ಮಂಜು ಕೂಡ ಇ--